ಇದು ಒಂದು ರೆಸಾರ್ಟ್ ನಈಜು ಈಜು ಕೋಳ ಅನ್ಸುತ್ತೆ ಈಜು ಕೋಳ ಅಂದ್ರೆ ಸ್ವಿಮ್ಮಿಂಗ್ಫುಲ್ .

ಸೊ ಲೈಟ್ಸ್ ಎಲ್ಲ ಚೆನ್ನಾಗಿದೆ ಅಂಬಿಯನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಜನಗಳೆಲ್ಲ ತುಂಬ ಚೆನ್ನಾಗಿ ಸ್ನಾನ ಮಾಡ್ತಿದಾರೆ.

ಆಹ್ಹ್ ಅದನ್ನ ಬ್ಯಾಲೆನ್ಸ್ ಮಾಡೋ ತರ ಇದೆ ಒಳಗಡೆ ಒಳ್ಳೆ ಪ್ರಾಡಕ್ಟ್ ಇರಬಹುದು ಅಂತ ಅನ್ಸುತ್ತೆ.

ಇದು ಕಾರ್ಮಿಕನಿಗೆ ಕಾರ್ನ ತಗೊಂಡು ವೀಲ್ಸ್ ನ ಬಿಚ್ತಾ ಇದ್ದಾರೆ.

ಮತ್ತೆ ಎರಡು ಕಂಬದಲ್ಲೂ ಒಳ್ಳೆ ಲೈಟ್ ಪ್ಯಾಟರ್ನ್ಸ್ ಕೊಟ್ಟಿದಾರೆ ಮೇಲ್ಗಡೆ ಒಂದ್ ಸ್ವಲ್ಪ ಗಾಳಿ ಓಡಾಡೋಕೆ ಓಪನಿಂಗ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ.

ಸದ್ಯಕ್ಕೆ ಯಾವ್ದು ಕಾರು ಬೈಕ್ ಎಲ್ಲ ಪಾರ್ಕಿಂಗ್ ಕೆಳಗಡೆ ಕೊಟ್ಟಿರಬಹುದು ಅನ್ಸುತ್ತೆ ನೋಡೋಕೆ ತುಂಬ ಅಟ್ಟ್ರಕ್ಟಿವ್ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ .

ಇಬ್ರು ಕಪಲ್ಸ್ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ.

ಕಾರ್ ಮೂವ್ ಆಗೋಕೆ ಅಂತ ಸ್ಟೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಫೈರ್ ಅಸ್ಟಿಂಗ್ವಿಶೇರ್ ಕೂಡ ಇದೆ.

ಈ ಹೋಟೆಲ್ ತುಂಬ ಡಿಫರೆಂಟ್ ಆಗಿ ಕಾಣಿಸುತ್ತ ಇದೆ ಮೇಲ್ಗಡೆ ಒಂದ್ ಕಂಪಾರ್ಟ್ಮೆಂಟ್ ಇದೆ ಕೆಳಗಡೆ ಕಂಪಾರ್ಟ್ಮೆಂಟ್ ಇದೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಓದ್ತಾ ಇದ್ದಾರೆ.

ಇಮೇಜ್ ಬ್ಲಾಕ್ ಅಂಡ್ ವೈಟ್ ಆಗಿದೆ ಮೋಸ್ಟ್ಲಿ ನೈಟ್ ಟೈಮ್ ಅಂತ ಇರ್ಬಹುದು ಅಲೊಂದು ಸೋಲಾರ್ ಪಾನೆಲ್ ಇಟ್ಟಿದ್ದಾರೆ.

ಮತ್ತೆ ಅವರ ಮುಸಲ್ಮಾನರ ಒಂದು ಕಂಬ ಮೇಲೆ ಅರ್ಧ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಹ್ಹ್ ಲೈಟಿಂಗ್ ಜೊತೆ.

ಈವನ್ ತುಂಬ ಬಿಸಿಲು ಇದ್ರೂ ಕೂಡ ಇಲ್ಲಿ ಬಿಸಿಲು ಅಂತ ಅನ್ಸಲ್ಲ ತಂಪಾಗಿ ತುಂಬ ಚೆನ್ನಾಗಿರುತ್ತೆ.

ಬಟ್ ಅವ್ನು ಸೆಲ್ಫಿಯೇ ತೊಗೋತೀರೋದು ನೋಡಿದ್ರೆ ಟ್ರೆಕಿಂಗ್ ಅಂತೂ ಬಂದಿಲ್ಲ ಯಾವುದೊ ದೇವಸ್ಥಾನದ ಫನ್ಕ್ಷನ್ --

ಇಬ್ರು ಪೇಷಂಟಸ್ ನೋಡೋಕೆ ಅಂತ ಇಬ್ರು ಮೂರ್ ಜನ ಓಡಾಡಿತ ಇದ್ದಾರೆ ನೈಟ್ ಫೋಟೋ ಆಗಿರೋದ್ರಿಂದ --

ಇದೊಂದು ಸ್ಕೂಲಿನ ಎಂಟ್ರನ್ಸ್ ಫೋಟೋ .

ಹೊರಗಡೆ ಈರುಳ್ಳಿ ಬೆಳ್ಳುಳಿ ಮೂಟೆ ಉಪ್ಪಿನ ಮೂಟೆ ಎಲ್ಲಾ ಇಟ್ಟಿದ್ದಾರೆ. ಸನ್ ಪ್ಯೂರ್ ದ್ ಒಂದು ಬೋರ್ಡ್ ಹಾಕಿದ್ದಾರೆ ಜೀರೋ ಪರ್ಸೆಂಟ್ ಕೊಲೆಸ್ಟ್ರಾಲ್ ಅಂತ.

ಇದೊಂದು ಥಿಯೇಟರ್ ಫೋಟೋ ಪ್ರೈವೇಟ್ ಥಿಯೇಟರ್ ಇಲ್ಲಾ ಪಬ್ಲಿಕ್ ಥಿಯೇಟರ್ ಅಂತ ಗೊತ್ತಿಲ್ಲಾ.

ನನ್ನ ಅನಿಸಿಕೆ ಪ್ರಕಾರ ಇದು ಕಾರ್ ವಾಶ್ ಸೆಂಟರ್ ಅಂತ ಅನ್ಸುತ್ತೆ.

ಮುಚ್ಚಾತ್ತಾ ಇದ್ದಾರೆ ಸೈಡ್ ಎಲ್ಲಾ ಹೋಗೆ ಬರಕ್ಕೆ ಅಂತ ತುಂಬಾ ಚನ್ನಾಗಿ ಒಂದು ವಾರ್ ಸೀನ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಕಲ್ಚರಲ್ ಆಕ್ಟಿವಿಟಿ ಇದು.

ಆ ಕಂಬಾ ಎಲ್ಲಾ ಅರೇಬಿಕ್ ಸ್ಟೈಲ್ ಅಲ್ಲಿ ಇದೆ.

ಇಲ್ಲೊಬ್ಬ ಟ್ರೈನರ್ ಬಂದಬಿಟ್ಟು ಮಕ್ಕಳನೆಲ್ಲಾ ಕರೆಕ್ಟ್ ಮಾಡಿ ಹೇಳಕೊಡತ್ತಾ ಇದ್ದಾರೆ ಬಟ್ ಯೋಗ ಮ್ಯಾಟ್ ಒಂದು ಯೂಸ್ ಮಾಡಿಲ್ಲಾ.

ಇದು ಯೋಗಾ ಕ್ಲಾಸ ಡಾನ್ಸ್ ಕ್ಲಾಸ ಅಂತ ಅದ್ರಿಂದ ಒಂದ್ ಡೌಟ್ ಬರ್ತಾ ಇದೆ ತುಂಬಾ ಸ್ಪೇಶಿಯಸ್ ಆಗಿದೆ ಗಾಳಿ ಬೆಳಕೆಲ್ಲಾ ಬರಕ್ಕೆ ಕರ್ಟನ್ ಎಲ್ಲಾ ತಗಿಬೋಹುದೇನೊ ಚನ್ನಗಿರ --

ಈ ಫೋಟೋ ದಲ್ಲಿ ತುಂಬಾ ಸೆರಾಮಿಕ್ಸ್ ಐಟಮ್ಸ್ ಇದಾವೆ ಇದು ಸೆರಾಮಿಕ್ಸ್ ಎಕ್ಸಿಬಿಷನ್ ಅಂತ ಅನ್ನಸುತ್ತೆ ಇದು ಮಾರಕ್ಕೆ ಇಟ್ಟಿದರೋ ಅಲ್ಲಾ ಜಸ್ಟ್ --

ಇದೊಂದು ಮ್ಯಾರೇಜ್ ಫಂಕ್ಷನ್ಸ್ ಗೆ ಡೆಕೋರೇಷನ್ ಫೋಟೋ .

ಮುಸ್ಲಿಮ್ಸ್ ಎಲ್ಲಾ ತುಂಬಾ ಗ್ರೀನ್ ಕಲರ್ ಯೂಸ್ ಮಾಡತ್ತರಲ್ಲಾ ಸೋ ಗ್ರೀನ್ ಕಲರ್ ತುಂಬಾ ಹಾಕಿದ್ದಾರೆ.

ಈ ಗೇಟ್ ಮುಚ್ಚಿದೆ ಮತ್ತೆ ತುಂಬಾ ಸೆಕ್ಯೂರ್ಡ್ ಆಗಿ ಕಾಂಪೌಂಡ್ ವಾಲ್ಸ್ ಎಲ್ಲಾ ಹೈಟ್ ಹೈಟ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಇದು ಮಕ್ಕಳದು ಸ್ಕೂಲೆ ಇರಬೇಕು.

ಇದೊಂದು ಸಲೂನ್ ಫೋಟೋ ಮತ್ತೆ ಸಲೂನ್ ಅಲ್ಲಿ ರಿಸೆಪ್ಶನ್ ಫೋಟೋ ವೈಟಿಂಗ್ ಅಲ್ಲಿ ಕುತಕೋಬೇಕು ಅಂತ ಸೋಫಾಸ್ ಎಲ್ಲಾ--